ಹಾಗೂ ಇಲ್ಲಿ ಒಬ್ಬ ವ್ಯಕ್ತಿ ಕುರ್ಚಿ ಮೇಲೆ ಕುಂತಿದ್ದಾನೆ.

ಆಕೆಯ ಕೊರಳಿನಲ್ಲಿ ಸರಗಳಿವೆ ಕೈಯಲ್ಲಿ ಬಳೆಗಳಿವೆ.

ಅನೇಕ ರೀತಿಯ ವಸ್ತುಗಳಿವೆ ಹಾಗು ಇಲ್ಲಿ ಎಲ್ಲಾ ರೀತಿಯ ವಸ್ತುಗಳು ಇವೆ.

ಹಾಗೂ ನೀರಿದೆ ಹಾಗೂ ಚಿಕ್ಕ ಚಿಕ್ಕ ಸಸ್ಯಗಳಿವೆ.

ಹಾಗೆ ಅಲ್ಲಿ ಒಂದು ಪೋಸ್ಟರ್ ಹಚ್ಚಿದ್ದಾರೆ.

ಇದು ಒಂದು ವಿಜಯ ಹಾಸ್ಪಿಟಲ್ ಇದೆ.

ಹಾಗು ಅಲ್ಲಿ ವ್ಯಕ್ತಿಗಳನ್ನು ನೋಡುತ್ತಾ ಇದ್ದಾರೆ.